ಜಾವಾದಲ್ಲಿ ಪ್ಯಾರಾಮಿಟರೈಜ್ಡ್ ಕನ್ಸ್ಟ್ರಕ್ಟರ್ ಪ್ಯಾರಾಮೀಟರೈಜ್ಡ್ ಕನ್ಸ್ ಟ್ರಕ್ಟರ್ ಕುರಿತಾದ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಪ್ಯಾರಾಮೀಟರೈಜ್ಡ್ ಕನ್ಸ್ ಟ್ರಕ್ಟರ್ ನ ಕುರಿತು ಮತ್ತು ಪ್ಯಾರಾಮೀಟರೈಜ್ಡ್ ಕನ್ಸ್ ಟ್ರಕ್ಟರ್ ಅನ್ನು ರಚನೆ ಮಾಡಲು ಕಲಿಯುತ್ತೇವೆ
ಇಲ್ಲಿ ನಾವು ಉಬುಂಟು ವರ್ಷನ್ 1110 ಒಎಸ್ ಉಬಂಟು ವರ್ಶನ್ ೧೧೧೦ ಓಎಸ್ ಜಾವಾ ಡೆವಲಪ್ಮೆಂಟ್ ಕಿಟ್ 16 ಜಾವಾ ಡೆವೆಲೊಪ್ಮೆಂ ಟ್ ಕಿಟ್ ೧೬ ಆಂಡ್ ಎಕ್ಲಿಪ್ಸ್ 370 ಮತ್ತು ಎಕ್ಲಿಪ್ಸ್ ೩೭೦ ಗಳನ್ನು ಉಪಯೋಗಿಸುತ್ತೇವೆ
ಈ ಟ್ಯುಟೋರಿಯಲ್ ಅನ್ನು ಕಲಿಯಲು ನೀವು ಜಾವಾದಲ್ಲಿ ಎಕ್ಲಿಪ್ಸ್ ಅನ್ನು ಉಪಯೋಗಿಸಿ ಡಿಫಾಲ್ಟ್ ಕನ್ಸ್ ಟ್ರಕ್ಟರ್ ಅನ್ನು ರಚಿಸಲು ತಿಳಿದಿರಬೇಕು
ತಿಳಿದಿರದಿದ್ದಲ್ಲಿ ಸಂಬಂಧಿತ ಟ್ಯುಟೋರಿಯಲ್ ಗಾಗಿ ಕೆಳಕಂಡ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
httpwwwspoken tutorialಒರ್ಗ್ ಪ್ಯಾರಾಮೀಟರೈಜ್ಡ್ ಕನ್ಸ್ ಟ್ರಕ್ಟರ್ ಎಂದರೇನು
ಎಂದು ನೋಡೋಣ
ಪ್ಯಾರಾಮೀಟರ್ ಗಳನ್ನು ಹೊಂದಿರುವ ಕನ್ಸ್ ಟ್ರಕ್ಟರ್ ಅನ್ನು ಪ್ಯಾರಾಮೀಟರೈಜ್ಡ್ ಕನ್ಸ್ ಟ್ರಕ್ಟರ್ ಎನ್ನುತ್ತಾರೆ
ಇದು ಒಂದು ಅಥವಾ ಹೆಚ್ಚು ಪ್ಯಾರಾಮೀಟರ್ ಗಳನ್ನು ಹೊಂದಿರಬಹುದು
ಈಗ ನಾವು ಒಂದು ಪ್ಯಾರಾಮೀಟರೈಜ್ಡ್ ಕನ್ಸ್ ಟ್ರಕ್ಟರ್ ಅನ್ನು ರಚನೆ ಮಾಡೋಣ
ಎಕ್ಲಿಪ್ಸ್ ನಲ್ಲಿ ನಾನು studentಜಾವಾ ಎಂಬ ಫೈಲ್ ಅನ್ನು ತೆರೆಯುತ್ತೇನೆ
ಈ ಫೈಲ್ ಅನ್ನು ನಾವು ಹಿಂದಿನ ಟ್ಯುಟೋರಿಯಲ್ ನಲ್ಲಿ ರಚನೆ ಮಾಡಿದ್ದೇವೆ
ಈಗ ಕನ್ಸ್ ಟ್ರಕ್ಟರ್ ನಲ್ಲಿ ವೇರಿಯೇಬಲ್ ಗಳಿಗೆ ಅವುಗಳ ಡಿಫಾಲ್ಟ್ ಬೆಲೆಗಳನ್ನು ನೀಡೋಣ
roll number ಸಮಹತ್ತರ ಬದಲು 0ಸೊನ್ನೆ ಎಂದು ಟೈಪ್ ಮಾಡೋಣ
ಮತ್ತು ನೇಮ್ ಸಮ ರಾಮನ್ ಬದಲು ನುಲ್ ಎಂದು ಟೈಪ್ ಮಾಡೋಣ
ಸಿಸ್ಟಮ್ ಡಾಟ್out ಡಾಟ್ ಪ್ರಿಂಟ್ಲ್ನ I ಎಎಂ a ಡಿಫಾಲ್ಟ್ ಕನ್ಸ್ಟ್ರಕ್ಟರ್
ಎಂದು ಟೈಪ್ ಮಾಡಿ

ನಾವು ಪ್ಯಾರಾಮೀಟರ್ ಗಳಿಲ್ಲದ ಕನ್ಸ್ ಟ್ರಕ್ಟರ್ ಅನ್ನು ರಚನೆ ಮಾಡಿದ್ದೇವೆ
ಜಾವಾದಲ್ಲಿ ಇಂತಹ ಕನ್ಸ್ ಟ್ರಕ್ಟರ್ ಗಳಿಗೆ ಡಿಫಾಲ್ಟ್ ಕನ್ಸ್ ಟ್ರಕ್ಟರ್ ಎಂದೂ ಕರೆಯುತ್ತಾರೆ
ಈಗ ಇನ್ನೊಂದು ಕನ್ಸ್ ಟ್ರಕ್ಟರ್ ಅನ್ನು ರಚನೆ ಮಾಡೋಣ
ಸ್ಟುಡೆಂಟ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ ಇಂಟ್ the roll number ಅಲ್ಪವಿರಾಮ ಸ್ಟ್ರಿಂಗ್ the name ಎಂದು ಟೈಪ್ ಮಾಡಿ

ನಾವೀಗ ಪ್ಯಾರಾಮೀಟರ್ ಗಳನ್ನೊಳಗೊಂಡ ಕನ್ಸ್ ಟ್ರಕ್ಟರ್ ಅನ್ನು ರಚಿಸಿದ್ದೇವೆ
ಕನ್ಸ್ ಟ್ರಕ್ಟರ್ ಗೆ ಕ್ಲಾಸ್ ನ ಹೆಸರಾದ ಸ್ಟುಡೆಂಟ್ ಎಂದೇ ಹೆಸರು ಕೊಡಬೇಕು
ಬ್ರ್ಯಾಕೆಟ್ ನಲ್ಲಿ ಕನ್ಸ್ ಟ್ರಕ್ಟರ್ ಗೆ ಎರಡು ಪ್ಯಾರಾಮೀಟರ್ ಗಳನ್ನು ಕೊಟ್ಟಿದ್ದೇವೆ
ಕನ್ಸ್ ಟ್ರಕ್ಟರ್ ಗೆ ಎಷ್ಟು ಬೇಕಾದರೂ ಪ್ಯಾರಾಮೀಟರ್ ಗಳನ್ನು ಕೊಡಬಹುದು
ಈಗ ಕರ್ಲೀ ಬ್ರ್ಯಾಕೆಟ್ ನಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ I ಎಎಂ a ಪ್ಯಾರಾಮಿಟರೈಜ್ಡ್ ಕನ್ಸ್ಟ್ರಕ್ಟರ್ ಎಂದು ಟೈಪ್ ಮಾಡಿ

ನಂತರ roll number ಸಮ the roll number ಸೆಮಿಕೋಲನ್ ಮತ್ತು ನೇಮ್ ಸಮ the name ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಪ್ಯಾರಾಮೀಟರ್ ಗಳನ್ನೊಳಗೊಂಡ ಕನ್ಸ್ ಟ್ರಕ್ಟರ್ ಅನ್ನು ರಚಿಸಿದ್ದೇವೆ
ಈಗ ಈ ಕನ್ಸ್ ಟ್ರಕ್ಟರ್ ಅನ್ನು ಕಾಲ್ ಮಾಡೋಣ
ಅದಕ್ಕಾಗಿ ಮೇನ್ ಮೆಥಡ್ ನಲ್ಲಿ ಸ್ಟುಡೆಂಟ್ ಸ್ಟು2 ಸಮ ನ್ಯೂ ಸ್ಟುಡೆಂಟ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ 11 ಅಲ್ಪವಿರಾಮ ಡಬಲ್ ಕೋಟ್ಸ್ ನಲ್ಲಿ ರಾಜು ಎಂದು ಟೈಪ್ ಮಾಡಿ

ಈಗ ಸ್ಟುಡೆಂಟ್ಡೆಟೈಲ್ ಮೆಥಡ್ ಅನ್ನು ಕಾಲ್ ಮಾಡೋಣ
ಅದಕ್ಕಾಗಿ stu2studentDetail ಎಂದು ಟೈಪ್ ಮಾಡಿ
ಸೇವ್ ಮಾಡಿ ರನ್ ಮಾಡಿರಿ
ನಾವು ಪರದೆಯ ಮೇಲೆ ಫಲಿತವನ್ನು ನೋಡುತ್ತಿದ್ದೇವೆ
ಮೊದಲು ಡಿಫಾಲ್ಟ್ ಕನ್ಸ್ ಟ್ರಕ್ಟರ್ ಕಾಲ್ ಆಗುತ್ತದೆ
ಇದು ವೇರಿಯೇಬಲ್ ಗಳನ್ನು ಅವುಗಳ ಡಿಫಾಲ್ಟ್ ಬೆಲೆಗೆ ಇನಿಷಿಯಲೈಜ್ ಮಾಡುತ್ತದೆ
ನಂತರ ಪ್ಯಾರಾಮೀಟರೈಜ್ಡ್ ಕನ್ಸ್ ಟ್ರಕ್ಟರ್ ಕಾಲ್ ಆಗುತ್ತದೆ
ಇದು ವೇರಿಯೇಬಲ್ ಗಳನ್ನು ನಾವು ಆರ್ಗ್ಯುಮೆಂಟ್ ಆಗಿ ಪಾಸ್ ಮಾಡಿದ ಬೆಲೆಗಳಿಗೆ ಇನಿಷಿಯಲೈಜ್ ಮಾಡುತ್ತದೆ
ಅಂದರೆ 11 ಮತ್ತು ರಾಜು
ಈಗ ಪ್ಯಾರಾಮೀಟರೈಜ್ಡ್ ಕನ್ಸ್ ಟ್ರಕ್ಟರ್ ಹೇಗೆ ಕಾರ್ಯ ನಿರ್ವಹಿಸುತ್ತದೆ ಎಂದು ನೋಡೋಣ
ನಾವು ಈ ಪ್ಯಾರಾಮೀಟರೈಜ್ಡ್ ಕನ್ಸ್ ಟ್ರಕ್ಟರ್ ಅನ್ನು ಕಾಲ್ ಮಾಡುವಾಗ ಎರಡು ಬೆಲೆಗಳನ್ನು ಪಾಸ್ ಮಾಡುತ್ತೇವೆ
ಇವುಗಳನ್ನು ಆರ್ಗ್ಯುಮೆಂಟ್ ಗಳೆಂದು ಕರೆಯುತ್ತಾರೆ
the roll number ಎಂಬ ಪ್ಯಾರಾಮೀಟರ್ ಗೆ 11 ಎಂಬ ಬೆಲೆಯು ನಕಲಾಗುತ್ತದೆ
ಮತ್ತು the name ಎಂಬ ಪ್ಯಾರಾಮೀಟರ್ ಗೆ ರಾಜು ಎಂಬ ಬೆಲೆಯು ನಕಲಾಗುತ್ತದೆ
the roll number ನ ಬೆಲೆಯು roll number ಗೆ ಅಸೈನ್ ಆಗುತ್ತದೆ
ಮತ್ತುthe name ನ ಬೆಲೆಯು ನೇಮ್ ಗೆ ಅಸೈನ್ ಆಗುತ್ತದೆ
ಹಾಗಾಗಿ ನಾವು ಫಲಿತದಲ್ಲಿ 11 ಮತ್ತು ರಾಜು ಎಂದು ನೋಡುತ್ತೇವೆ
ಈಗ ನಾವು ಪ್ಯಾರಾಮೀಟರೈಜ್ಡ್ ಕನ್ಸ್ ಟ್ರಕ್ಟರ್ ಅನ್ನು ಕಾಲ್ ಮಾಡಿದಾಗ ಸಾಮಾನ್ಯವಾಗಿ ಕಂಡುಬರುವ ದೋಷಗಳನ್ನು ನೋಡೋಣ
ಒಂದು ವೇಳೆ ನಾವು ಕನ್ಸ್ ಟ್ರಕ್ಟರ್ ಗೆ ಒಂದೇ ಆರ್ಗ್ಯುಮೆಂಟ್ ಅನ್ನು ಪಾಸ್ ಮಾಡಿದರೆ ಏನಾಗುತ್ತದೆಂದು ನೋಡೋಣ
ರಾಜು ಎನ್ನುವುದನ್ನು ಅಳಿಸಿ
ನಾವು ಥೆ ಕನ್ಸ್ಟ್ರಕ್ಟರ್ ಸ್ಟುಡೆಂಟ್ ವಿತ್ ಪಾರಾಮೀಟರ್ ಇಸ್ ಅಂಡಿಫೈನ್ಡ್
ಎಂಬ ದೋಷವನ್ನು ನೋಡುತ್ತೇವೆ
ಅಂದರೆ ಆರ್ಗ್ಯುಮೆಂಟ್ ಗಳ ಸಂಖ್ಯೆ ಪ್ಯಾರಾಮೀಟರ್ ಗಳ ಸಂಖ್ಯೆಗೆ ಸಮವಾಗಿರಬೇಕು
ಇಲ್ಲಿ ನಾವು ಪುನಃ ರಾಜು ಎಂದು ಟೈಪ್ ಮಾಡಿ ದೋಷವನ್ನು ಪರಿಹರಿಸಬಹುದು
ಈಗ ಒಂದೇ ಪ್ಯಾರಾಮೀಟರ್ ಅನ್ನು ಹೊಂದಿರುವ ಇನ್ನೊಂದು ಕನ್ಸ್ ಟ್ರಕ್ಟರ್ ಅನ್ನು ಮಾಡಬಹುದು
ಈಗ ಅದನ್ನು ಮಾಡೋಣ
ಸ್ಟುಡೆಂಟ್ ಬ್ರ್ಯಾಕೆಟ್ ನಲ್ಲಿ ಇಂಟ್ r no ರ್ ನಂಬರ್ ಎಂದು ಟೈಪ್ ಮಾಡಿ

ಕರ್ಲೀ ಬ್ರ್ಯಾಕೆಟ್ ನಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ I ಎಎಂ a ಕನ್ಸ್ಟ್ರಕ್ಟರ್ ವಿತ್ a ಸಿಂಗಲ್ ಪಾರಾಮೀಟರ್ ಎಂದು ಟೈಪ್ ಮಾಡಿ

ನಂತರ roll number ಸಮ r no ರ್ ನಂಬರ್ ಎಂದು ಟೈಪ್ ಮಾಡಿ

ಫೈಲ್ ಅನ್ನು ಸೇವ್ ಮಾಡಿರಿ
ನಾವು ಕನ್ಸ್ ಟ್ರಕ್ಟರ್ ಅನ್ನು ಡಿಫೈನ್ ಮಾಡಿದ ನಂತರ ದೋಷ ಪರಿಹಾರವಾದದ್ದನ್ನು ನೋಡುತ್ತೇವೆ
ಪ್ರೋಗ್ರಾಮ್ ಅನ್ನು ರನ್ ಮಾಡಿ
ಪರದೆಯ ಮೇಲೆ ನಾವು ರೋಲ್ ನಂಬರ್ ನ ಬೆಲೆ 11 ಕ್ಕೆ ಅಸೈನ್ ಆಗಿದ್ದನ್ನು ನೋಡಬಹುದು
ಕನ್ಸ್ ಟ್ರಕ್ಟರ್ ಒಂದೇ ಆರ್ಗ್ಯುಮೆಂಟ್ ಅನ್ನು ತೆಗೆದುಕೊಳ್ಳುವುದರಿಂದ ನೇಮ್ ನೇಮ್ ನ ಬೆಲೆಯು ನುಲ್ ಆಗಿರುತ್ತದೆ
ನಾವೀಗ ಎರಡು ಪ್ಯಾರಾಮೀಟರ್ ಗಳಿರುವ ಕನ್ಸ್ ಟ್ರಕ್ಟರ್ ಅನ್ನು ಪುನಃ ಕಾಲ್ ಮಾಡೋಣ
ಸ್ಟುಡೆಂಟ್ ಸ್ಟು3 ಸಮ ನ್ಯೂ ಸ್ಟುಡೆಂಟ್ ಬ್ರ್ಯಾಕೆಟ್ ನಲ್ಲಿ 11 ಅಲ್ಪವಿರಾಮ ರಾಜು ಎಂದು ಟೈಪ್ ಮಾಡಿ
ನಂತರ ಸ್ಟು3 ಡಾಟ್ ಸ್ಟುಡೆಂಟ್ಡೆಟೈಲ್ ಎಂದು ಟೈಪ್ ಮಾಡಿ
ಒಂದುವೇಳೆ ಇಲ್ಲಿ ನಾವು 11 ಅನ್ನು ಸ್ಟ್ರಿಂಗ್ ಆರ್ಗ್ಯುಮೆಂಟ್ ಆಗಿ ಪಾಸ್ ಮಾಡಿದರೆ ಅಂದರೆ ಡಬಲ್ ಕೋಟ್ಸ್ ಹಾಕಿದ್ದರೆ ನಾವು ಥೆ ಕನ್ಸ್ಟ್ರಕ್ಟರ್ ಸ್ಟುಡೆಂಟ್ ಸ್ಟ್ರಿಂಗ್ String ಇಸ್ ಅಂಡಿಫೈನ್ಡ್
ಎಂಬ ದೋಷವನ್ನು ಪಡೆಯುತ್ತೇವೆ
ಅಂದರೆ ಆರ್ಗ್ಯುಮೆಂಟ್ ಮತ್ತು ಪ್ಯಾರಾಮೀಟರ್ ಗಳ ಡೇಟಾಟೈಪ್ ಒಂದೇ ಆಗಿರಬೇಕು
ಹಾಗಾಗಿ ಡಬಲ್ ಕೋಟ್ಸ್ ಅನ್ನು ಅಳಿಸಿ ಸೇವ್ ಮಾಡಿರಿ
ಈಗ ದೋಷ ಪರಿಹಾರವಾಗುತ್ತದೆ
ಪ್ರೋಗ್ರಾಮ್ ಅನ್ನು ರನ್ ಮಾಡಿ
ಫಲಿತದಲ್ಲಿ ಮೂರು ಕನ್ಸ್ ಟ್ರಕ್ಟರ್ ಗಳನ್ನು ನೋಡುತ್ತೇವೆ
ಮೊದಲನೆಯದು ಡಿಫಾಲ್ಟ್ ಕನ್ಸ್ ಟ್ರಕ್ಟರ್
ಎರಡನೆಯದು ಒಂದು ಪ್ಯಾರಾಮೀಟರನ್ನೊಳಗೊಂಡ ಕನ್ಸ್ ಟ್ರಕ್ಟರ್
ಮತ್ತು ಮೂರನೆಯದು ಎರಡು ಪ್ಯಾರಾಮೀಟರಗಳನ್ನೊಳಗೊಂಡ ಕನ್ಸ್ ಟ್ರಕ್ಟರ್
ಈ ರೀತಿ ನಾವು ಜಾವಾದಲ್ಲಿ ಪ್ಯಾರಾಮೀಟರೈಜ್ಡ್ ಕನ್ಸ್ ಟ್ರಕ್ಟರ್ ಅನ್ನು ರಚಿಸುತ್ತೇವೆ
ಕನ್ಸ್ ಟ್ರಕ್ಟರ್ ಗಳನ್ನು ಯಾಕೆ ಉಪಯೋಗಿಸುತ್ತೇವೆ ಎಂದು ನೋಡೋಣ
ಪ್ರತಿ ಬಾರಿ ಇನ್ಸ್ ಟೆನ್ಸ್ ಗಳು ರಚನೆಯಾದಾಗಲೂ ಕ್ಲಾಸ್ ನಲ್ಲಿ ವೇರಿಯೇಬಲ್ ಗಳನ್ನು ಇನಿಷಿಯಲೈಜ್ ಮಾಡಬೇಕು
ಎಲ್ಲಾ ವೇರಿಯೇಬಲ್ ಗಳನ್ನು ಪ್ರತಿಬಾರಿಯೂ ಇನಿಷಿಯಲೈಜ್ ಮಾಡುವುದು ಕಷ್ಟಕರ ಕೆಲಸ
ಹಾಗಾಗಿ ಜಾವಾದಲ್ಲಿ ಒಬ್ಜೆಕ್ಟ್ ಗಳು ಅವುಗಳು ರಚನೆಯಾದಾಗಲೇ ಇನಿಷಿಯಲೈಜ್ ಆಗಲು ಅವಕಾಶವಿದೆ
ಈ ಕ್ರಿಯೆಯು ಕನ್ಸ್ ಟ್ರಕ್ಟರ್ ಗಳ ಮೂಲಕ ನಡೆಯುತ್ತದೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಪ್ಯಾರಾಮೀಟರೈಜ್ಡ್ ಕನ್ಸ್ ಟ್ರಕ್ಟರ್ ಅನ್ನು ರಚನೆ ಮಾಡಲು ಪ್ಯಾರಾಮೀಟರೈಜ್ಡ್ ಕನ್ಸ್ ಟ್ರಕ್ಟರ್ ನ ಕಾರ್ಯ ವಿಧಾನದ ಕುರಿತು ಮತ್ತು ಕನ್ಸ್ ಟ್ರಕ್ಟರ್ ಗಳ ಉಪಯುಕ್ತತೆ ಗಳ ಕುರಿತು ಕಲಿತಿದ್ದೇವೆ
ಸ್ವಂತ ಅಭ್ಯಾಸಕ್ಕಾಗಿ ಎಂಪ್ಲಾಯಿ ಎಂಬ ಕ್ಲಾಸ್ ಅನ್ನು ರಚನೆ ಮಾಡಿ
ಅದಕ್ಕೆ ಬೇರೆ ಬೇರೆ ಪ್ಯಾರಾಮೀಟರ್ ಗಳನ್ನು ಹೊಂದಿರುವ ಕನ್ಸ್ ಟ್ರಕ್ಟರ್ ಅನ್ನು ರಚನೆ ಮಾಡಿ
ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ದೃಶ್ಯಾವಳಿಗಳಿಗಾಗಿ 1 ಎಂಬ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
ಇದು ಈ ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆಯ ಬಗ್ಗೆ ತಿಳಿಸುತ್ತದೆ
ನೀವು ಒಳ್ಳೆಯ ಬ್ಯಾಂಡ್ವಿಿಡ್ತ್ ಹೊಂದಿರದಿದ್ದಲ್ಲಿ ವಿಡಿಯೋ ವನ್ನು ಡೌನ್ಲೋhಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಯೋಜನಾ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳ ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತದೆ
ಓನ್ಲೈನನ್ ಪರೀಕ್ಷೆ ಯಲ್ಲಿ ತೇರ್ಗಡೆಯಾದವರಿಗೆ ಪ್ರಮಾಣವನ್ನು ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆಯು ಟಾಕ್ ಟು ಎ ಟೀಚರ್ ಯೋಜನೆಯ ಒಂದು ಭಾಗವಾಗಿದೆ
ಇದು ಐಸಿಟಿ ದ್ವಾರಾ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಎಂಎಚಆರ್ಡಿ ಭಾರತ ಸರ್ಕಾರ ದಿಂದ ಸಮರ್ಥಿತವಾಗಿದೆ
ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
httpspoken tutorialorgNMEICT Intro ನಾವು ಟ್ಯುಟೋರಿಯಲ್ ನ ಕೊನೆಯನ್ನು ತಲುಪಿದ್ದೇವೆ
ಧನ್ಯವಾದಗಳು
ಭಾಷಾಂತರ ಮತ್ತು ಧ್ವನಿ ವಿದ್ವಾನ್ ನವೀನ್ ಭಟ್ ಉಪ್ಪಿನಪಟ್ಟಣ